ಇದರ ನೇಮ್ ಬಜಾಲ ಅಂತ ಇಲ್ಲಿ ಬರಿ ಹೊಸ ಬೈಕ್ ಸಿಗುತ್ತವೆ.

ಇಲ್ಲಿ ಅದರದೇ ಆದ ಪ್ಲೇಸ್ ಅಲ್ಲಿ ಎಲ್ಲಾ ಬಟ್ಟೆಗಳನ್ನು ಇಟ್ಟಿದ್ದಾರೆ.

ನಿಂತಿದ್ದಾರೆ ಬಸ್ ಮುಂದಗಡೆ ಇಲ್ಲಿ ಸುತ್ತಲೂ ಗಿಡಗಳಿದಾವೆ ರಸ್ತೆ ಇದೆ ಇದ್ರ ಹೆಸರು ಸಮೀರಾ--

ಒಂದು ರೌಂಡ್ ಶೇಪ್ ಆದ ಮನೆಯನ್ನು ಕಟ್ಟಿದ್ದಾರೆ ಇಲ್ಲಿ--

ಈ ಸೈಡು ವೈಟ್ ಕಲರ್ ಇದೆ ಈ ಸೈಡು ಗೋಲ್ಡ್ ಕಲರ್ ಇದೆ ಇಲ್ಲಿ --

ಈ ರೇಖಾಚಿತ್ರದಲ್ಲಿ ಹಂಪಿ ಪವರ್ ಹೌಸ್ ಕಾಣ--

ಒಂದು ಕಾರ್ ಕೂಡಾನು ಇದೆ ಅಲ್ಲಿ ಒಂದ್ ದೊಡ್ಡ್ದಾದ ಮನೆನು ಇದೆ.

ಹಾಗೇ ಈ ಜಾಗವು ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣುತ್ತದೆ.

ಇಲ್ಲಿ ಏಳು ಎಂಟು ಜನಗಳು ಕೆಲಸ ಮಾಡುತ್ತಿದ್ದಾರೆ.